ಕಪ್ಪು ಬಣ್ಣದಿಂದ ಹೊಂದಿರುವುದನ್ನು ನೋಡಬಹು ಕರಿಯ ದಾದಾ ಬಣ್ಣ ಬಂದಿದೆ.

ಇದು ಗೊಬ್ಬಾಕೃತಿಯಲ್ಲಿದೆ ಇಲ್ಲಿ ಮಹಿಳೆ ಇರುವುದನ್ನು ನೋಡಬಹುದು.

ಇದು ಒಂದು ಹಾಸ್ಟೆಲ್ ನಾಕೃತಿಯ ಚಿತ್ರಣವನ್ನು ಇಲ್ಲಿ ಕಾಣಬಹುದು.

ನಾವು ಒಂದು ಬೇಕರಿ ಅಂಗಡಿಯನ್ನು ಕಾಣಬಹುದು.

ಮತ್ತು ಸುತ್ತಲು ಪಾರ್ಟಿಕಲ್ ಇರುವುದನ್ನು ಈ ಚಿತ್ರದಲ್ಲಿ ನೋಡಬಹುದು.

ಹಿಂದ್ಗಡೆ ಶಾಂಪು ಇನ್ನು ಎಲ್ಲ ರೀತಿ ಮನೆಗೆ ಉಪಯುಕ್ತವಾಗುವ ವಸ್ತುಗಳನ್ನು ಕಾಣಬೋದು.

ಮತ್ತು ಇವನು ಗಾರೆ ಕೆಲಸ ಮಾಡುವ ವ್ಯಕ್ತಿಯನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ.